ದೇಹಕ್ಕೆ ಒಂದು ತರ ಎಕ್ಸರ್ಸೈಜ್ ಕೊಟ್ಟ ಹಾಗೆ --

ಬಟ್ ಈಗಿನ್ ಕಾಲದಲ್ಲಿ ಹಾಗಲ್ಲಂ ಎಲ್ಲ ಜನರು ಜಾಬ್ ಮಾಡದು ಜಿಮ್ಗೆ ಹೋಗದು ಬರೇ ತಮ್ಮ ಮೈಯನ್ನು ದಣ್ಸೊದೇ ಇಲ್ಲ ಇಲ್ಲಿ ಬಂದು ದಣಸ್ತಾರೆ.

ಕೃಷ್ಣನು ತನ್ನ ಪ್ರೀತಿಯನ್ನು ಇಬ್ಬರಿಗೂ ಸಹಾಯ ಮಾಡಿರತಾನೆಪಾಅಂದ್ರೆ --

ರಾಕಿನ ನೋಡಿದ್ ತಕ್ಷಣ ನಮಗೆ ಏನ್ ನೆನಪ್ ಆಖ್ತಥ ಅಂದ್ರೆ --

ಆಟೋ ಈಗಿನ ಕಾಲದಲ್ಲಿ ಆಟೋಗಳು ಎಷ್ಟು ಸಾವಿರ ಆಗಿದಾವೆ ಅಂತ ಅಂದ್ರೆ --

ಆಮೇಲೆ ನಮಿಗೆ ಏನಾದ್ರು ಒಂದು ಬೇಡಿಕೆ ಬೇಕಪಾ ಅಂದ್ರೆ ಈಡೇರಿಸುತ್ತಾನೆ

ಮೊದಲು ನಮ್ಮ ಮಮ್ಮಿ ನಾನು ಇವಗೆ ರೂಮ್ನಗ ಇದೀನಿ.

ನಮ್ ಬಸ್ಸು ನಮ್ ಊರಿಗೆ ಏನಪ ನಮ್ ಊರಿಗೆ ನಮೆದೆ ಬಸ್ ಸಪರೇಟ್ ಬಸ್ ಬಿಟ್ಟರಾ

ಇದರ ಸುಂದರ ಸುಂದರವಾದ ತ್ರಣ ತಾಣಗಳೆಂದರೆ ತುಂಬ ಇಷ್ಟ.

ಪೋಸ್ಟ್ ಬಾಕ್ಸ್ ಪೋಸ್ಟ್ ಬಾಕ್ಸ್ ನೋಡಿದ್ದ್ ತಕ್ಷಣ ನೆನಪಂತು ನೆನ್ಪಾಗೋದು ಏನಪ್ಪಾ ಅಂದ್ರೆ ಪೋಷ್ಟ್ ಮ್ಯಾನ್ .

ಅದ್ರ ಮೊಮೆಂಟ್ ಅಂದ್ರೆ ಇನ್ನು ಏನ್ ಮಾಡುತಪ್ಪ ಅಂದ್ರೆ ಚೆನ್ನಾಗಿ ಇರ್ತತೇ.

ನವಿಲು ನವಿಲು ಬಗ್ಗೆ ವರ್ಣಿಸಲು ಎಷ್ಟು ಪದಗಳು ಇದ್ರೆ ಸಾಲದು.

ಕಾರ್ ಕಾರ್ ಅಂದ್ರೆ ಎಲ್ಲರಿಗೆ ಇಷ್ಟ.